ಇದು ಒಂದು ಬಸ್ಸ್ಟ್ಯಾಂಡ್ ಆಗಿದ್ದು ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಬಸ್ಗಳು ಎಲ್ಲಾ ಇಲ್ಲಿ ನಿಂತಿದಾವೆ ಸಾಲುಕ್ಕೆ ಮತ್ತೆ ತುಂಬಾ ಜನಗಳು ಕೂಡ ಇಲ್ಲಿ ಇದ್ದಾರೆ ನೋಡೋಕು ಕೊಡ ತುಂಬಾ ಚೆನ್ನಾಗಿದೆ ಬಸ್ಗಳು ಕೂಡ ಹೊರಟಿ ನಿಂತಿದೆ --

ಇದು ಒಂದು ಕೆರೆ ಆಗಿದ್ದು ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಮರಗಳು ಬೆಳ್ಕೊಂಡಿದಾವೆ ಮತ್ತು ಒಂದು ಬೋಟ್ ಕೂಡ ಇದೆ ಬೋಟ್ ಒಳಗಡೆ ಮೂರ್ ನಾಲ್ಕ್ ಜನ ಕುಳಿತುಕೊಂಡಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ